ಪಕ್ಕದಲ್ಲಿ ಲೈಟಿಂಗ್ ಇದೆ ಸುಂದರವಾಗಿದೆ ಪಿಚ್ಚರ್ ನೋಡೋದಕ್ಕೆ ಅವನು ನೀಲಿ ತರದ ಟೋಪಿಯನ್ನು ಧರಿಸಿದ್ದಾನೆ.

ಹುಡುಗರು ಏನೋ ಮಾಡುತ್ತಿದ್ದಾರೆ. ಡ್ರಾಯಿಂಗ್ ಶೀಟಿನ್ ಮೇಲೆ ಕಾಂಪಾಸ್ ಗಮ್ ಏನೋ ಮಾಡುತ್ತಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಪೆನ್ ತೆಗೆದುಕೊಂಡು ಏನೋ ಮಾಡುತ್ತಿದ್ದಾಳೆ. ಮೇಡಂ ಆಕಡೆ ನಿಂತು ನೋಡುತ್ತಿದ್ದಾರೆ ಮಾಸ್ಕ್ ಅನ್ನು ಧರಿಸಿದ್ದಾರೆ. ಹುಡುಗರು ಕೂಡ ಧರಿಸಿದ್ದಾರೆ.

ಮೇಲೆ ಕಂಡುಬರುವಂತೆ ಎಲೆಕ್ಟ್ರಾನಿಕ್ ಆಟೋ ಎಂದು ಹೇಳಬಹುದು ಹೊಸ ಶಾಪ್ ಎಂದು ಹೇಳಬಹುದು ಏಕೆಂದರೆ ಡೆಕೋರೇಷನ್ ಅಥರ ಮಾಡಿದ್ದಾನೆ ಇನ್ನೊಬ್ಬ ವ್ಯಕ್ತಿಯು ಈ ಮೇಲೆ ಅಹ್ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಸೊಡ್ಸಕ್ಕಿಕೊಂಡು ನಿಂತಿದ್ದಾನೆ ಎಂದು ಹೇಳಬಹುದು.

ಈ ಚಿತ್ರದಲ್ಲಿ ಕಂಡುಬರುವಂತೆ ಇಲೆಕ್ಟ್ರಾನಿಕ್ ಆಟೋ ಒಬ್ಬ ವ್ಯಕ್ತಿ ಹೆಣ್ಣು ಮಗಳಿಗೆ ಕೋ ಕೊಟ್ಟಿದ್ದಾಳೆ ಎಂದು ಹೇಳಬಹುದು ಆ ವ್ಯಕ್ತಿ ಕೀ ಅನ್ನು ಕೊಡುತ್ತಿದ್ದಾನೆ ಹಂಗೆ ಕೀ ಸಿಂಬಲ್ ಅನ್ನು ಉಹ್ ಇಟ್ಟುಕೊಂಡಿದ್ದಾನೆ ಎಂದು ಹೇಳಬಹುದು

ಸುಂದರವಾಗಿ ಮಾಡಿದ್ದಾರೆ ಹುಡುಗರು ಒಳ್ ಒಳ್ಳೋಳ್ಳೆ ಟ್ಯಾಲೆಂಟ್ ಇದೆ ಎಂದು ಹೇಳಬಹದು.

ಈ ಚಿತ್ರದಲ್ಲಿ ಕಂಡು ಬರುವಂತೆ ಇದು ಒಂದು ದೊಡ್ಡ ಸಂಭ್ರಮ ಎಂದು ಹೇಳಬಹದು ಏಕೆಂದರೆ ಅದು ಉಹ್ ಬಹಳ ಸುಂದರವಾಗಿದೆ ಉಡುಗುರೆಲ್ಲರು ಅದನನ್ನೇ ನೋಡುತ್ತಿದ್ದಾರೆ ಅದು ಉಹ್ ಚಿತ್ರವಾಗಿ ಮಾಡಿದ್ದಾರೆ.